ವಿಭಿನ್ನ ಆಕಾರದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ .

ಮತ್ತು ಆ ಕೈತೋಟವಿದೆ ಇಲ್ಲಿ ಬಹಳ ಆಕರ್ಷಕವಾದಂತಹ ಗಿಡಗಳನ್ನು ನೆಡಲಾಗಿದೆ.

ಸುತ್ತಲೂ ಗಿಡಮರಗಳಿವೆ ಹಚ್ಚ ಹಸಿರಿನಿಂದ ಕೂಡಿದೆ.

ಮತ್ತು ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ ಗಳಿಗೆ ಕಾಯುತ್ತಿದ್ದಾರೆ ..

ಇಲ್ಲಿ ಒಬ್ಬ ವ್ಯಕ್ತಿಯು ಸೈಕಲ್ ನ್ನು ಹೊಡೆದುಕೊಂಡು ಹೋಗುತ್ತಿದ್ದಾನೆ.

ಇಲ್ಲಿ ಬಸ್ ಗಳು ನಿಂತಿವೆ ಇಲ್ಲಿ ಸುಂದರವಾದಂತಹ ವಾತಾವರಣವನ್ನು ನೋಡಬಹುದು. .

ಸುತ್ತಲೂ ಕುಳಿತುಕೊಳ್ಳಲು ಚೇರ್ ನ ವ್ಯವಸ್ಥೆ ಇದೆ.

ಮತ್ತು ಈ ಒಂದು ಆ ಕಟ್ಟಡವನ್ನು ಇನ್ನೂ ಪ್ಲಾಸ್ಟರಿಂಗ್ ಮಾಡಿಲ್ಲ.

ಈ ಬೆಟ್ಟ ಗುಡ್ಡಗಳ ದೃಶ್ಯ ನೋಡಲು ಬಹಳ ಸುಂದರವಾಗಿ ಕಾಣುತ್ತಿದೆ .

ಇದು ಒಂದು ವಿ.ಕೆ ಮಾಲ್ ಈ ಮಾಲ್ ನಲ್ಲಿ ಎಲ್ಲಾ ಬಗೆಯ ಉಡುಗೆ ತೊಡುಗೆಗಳು ದೊರೆಯುತ್ತವೆ.

ಮತ್ತು ಈ ಕಟ್ಟಡದ ಪಕ್ಕದಲ್ಲಿ ಬಹಳಷ್ಟು ಗಿಡಮರಗಳಿವೆ.

ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲಿ ಒಂದು ವಿಭಿನ್ನ ಆಕಾರದ.

ಈ ಒಂದು ಕೆರೆಯ ಪಕ್ಕದಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರೆ.

ಇಲ್ಲಿ ಗ್ರಾಹಕರು ಬಂದು ತಮ್ಮ ವಹಿವಾಟು ಅನ್ನು ನಡೆಸುತ್ತಾರೆ .

ಮತ್ತು ಇಲ್ಲಿ ಉತ್ತಮವಾದಂತಹ ದಿನಸಿಗಳು ದೊರೆಯುತ್ತವೆ.

ಇಲ್ಲಿ ಹಲವಾರು ಬಗೆಯ ಆ ಆಯುಧಗಳನ್ನು ಇಟ್ಟುಕೊಂಡಿದ್ದಾರೆ.